ಹಾ ಅದಕ್ಕ್ ಎಲ್ಲಾ ಪ್ರತಿಯೊಬ್ಬರ ಬಂದವ್ರೆಲ್ಲಾ ಇಲ್ಲೆ zoo ಹೋಗಿ ಹೋಗ್ತಾರ ನೋಡ್. ಹ್ಮ್ ಇಲ್ಲ ಅಲ್ಲಿ ಬೇರೆ ಬೇರೆ ತರಾ ಈಗ ನಮ್ಗೆಲ್ಲಿ ಬೇರೆ ಕಡೆ ನೋಡ್ಲಿಕ್ಕೆ ಸಿಗದಿಲ್ಲಾ ನೋಡ್ಲಿಕ್ಕ್ ಹೋಗ್ಬೇಕಂದ್ರು safari ಗೆ ಹೋಗ್ಬೇಕ ಅದ್ಬಿಟ್ರ್ ಸುಮ್ಮ್ ಆರಾಮ zoo ನಲ್ಲಿ ಮಕ್ಕಳ್ನ ಕರ್ಕೊಂಡ್ ಆರಾಮಾಗಿ . ಹಾ ಏನು dangerous ಏನು ಇರಲ್ಲಾ but ಆರಾಮಾಗಿ ಕೂತ್ಕೊಂಡ್ ತೋರಿಸ್ಕೊಬೋದು ಅವ್ರ್ ಮಕ್ಳಲ್ಲಿಗೆಳ ತೋರಿಸಿ ಹೇಳ್ಬೋದ್ ಈಥರಾ ಸಿಂಹಾ ಈಥರಾ ಹುಲಿ ಅಂತೆಳಿ ನಮಗೂ time pass ಆಕ್ಕೆತಿ ಅವ್ರ್ಗು ಒಂಥರಾ ಏನೋ changes ಅನಿಸ್ತೇತಿ.

ನೋಡಿ ಖುಷಿಪಡ್ತಾರ ನಂಗ್ ಆದ . Food food ಒಂದ್ ಏನಾದ್ರು ಮಂಗಗಳಿಗೆ ಎಲ್ಲಾ ಬಾಳೆಹಣ್ಣು ಏನಾದ್ರು ಸ್ವಲ್ಪ ತಗೊಂಡ್ ಹೋಗೋಣು ಅಲ್ಲೂ ಸಿಗತ್ತ . ತಿನ್ನಾಲ್ಲಾ ಬಿಡ್ಲೇ ಮೈ~ ಮೈಸೂರ್ zoo ಒಳಗ್ ಇರ್ತಾವಲಾ ಅವೆಲ್ಲಾ ತಿನ್ನಲ್ಲ ಅವ್ಕರ food ಬೇರೆ ಇರ್ತೇತಿ. ಹೌದಾ ನೋಡ್ಲಿಕ್ಕ್ ಏನ್ ತಿಂತಾವ್ ಏನಿಲ್ಲಾ ಹೆಂಗಿರ್ತಾವ ಎಲ್ಲೇ ಇರ್ತಾವ ಅದನ್ ನೋಡ್ಲಿಕ್ಕ್ ಬಾಳ curiosity ಮಕ್ಕಳಿಗೆ.

Curiosity ಮಕ್ಕಳಿಗೂ ಹಂಗಂದ್ರ ಬಾಳ ಇಷ್ಟಾಲ್ಲ zoo ಅಂದ್ರೆ.

ಹ್ಮ್ ಏನೋ ಒಂತರ changes ಅನಿಸ್ತೇತಿ ಅವ್ರಿಗೂ ಮನಸಿಗೆ ಹಿತಾ ಅನಿಸ್ತೇತಲ್ಲಾ ಅದ್ಕೊಸ್ಕರಾ.

But ಬೆಳ್ಳಿಗೆ ಹೋಬೇಕ್ ಬಾಳೋತ್ ತುಂಬಾ ಪ್ರಾಣಿಗೋಳ ಇದವಲ್ಲಾ ಬೇ~ ಬೇಗ ಹೋಗ್ಬೇಕು ಎಲ್ಲಾ ನೋಡ್ಲಿಕೆ ಸಿಗುತ್ತೆ. ಇಲ್ಲಿಂದ ಐದ್ kilometre ಐತಂತ ನಡದ್ ನಡದ್ ನಡದ್ ಸಾಕಾಗ್ತೇತಿ ನಾನ್ ಹೋಗ್ಬೇಕಂತ ಅನ್ಕೊಂಡಿದ್ದ last time ಹೋಗಿಲ್ಲಾ ಇವರ್ನ್ ಕರ್ಕೊಂಡ್ ಹೆಂಗು ರಜಾ ಐತಲ್ಲಾ ಹೆಂಗು ಹೋಗ್ಬೇಕಂತೇಳಿ ಮಾಡೇನಿ June ಒಳ್ಗ .

ಇದ್ animals, birds ಎಲ್ಲಾ ಬೇರೆ ಬೇರೆ ಬಾಳ ಇದಾವಲಾ ಎಲ್ಲಾ . ಸಾಕು ಪ್ರಾಣಿಗಳನು ಇದಾವ ಅದ್ರಲ್ಲಿ domestic ಮತ್ wild animals ಎರಡು ಇದಾವ.

ಮತ್ತ್ verity ಇಹಾ ಇಷ್ಟ್ ವರ್ಷಾ ಇರ್ತಾವ, ಇಷ್ಟ್ ವರ್ಷಾ ಇರಲ್ಲಾ. ಅಂತೇಳಿ ಬಾಳ ವರ್ಷಗಳ್ ಎಲ್ಲರಿಗೂ ಸ್ವಲ್ಪ್ ಗೊತ್ತಾಗತ್ತ ಒಂಟಿ ಎಷ್ಟ್ ವರ್ಷ ಬದ್ಕತಿಪಾ ಎಷ್ಟ ವರ್ಷ ಜನನ ಮರಣ ಎಲ್ಲಾ ಬರ್ತೇತಿ ಎಲ್ಲಾ important ಎಲ್ಲಾ ಗೊತ್ತಾಗತ್ತ್ ನೋಡ್ zoo ಕ್ ಹೋದ್ರ ಅದರ ಜೋತಿಗ್ enjoyment ಆಗತ್ತ.

ಹ್ಮ್ ಆಗತ್ತ ಮತ್ ಬೇಸಿಗೆ ರಜಾನು ಕಳದಂಗ್ ಆಗತ್ತ ಒಂದಿನದ್ದ್.

ಹ್ಮ್ ಹೌದ್ ಮತ್ತೆ . ಮತ್ತ್ ನಿಂದ್ favorite animal ಯಾವ್ದ್? zoo ಅ~ ಅಲ್ಲೇ ನೋಡಿ ಬಂದಿ ಅಲಾ ನೀ ಹೋಗ್ಬಂದಿ ಅಲಾ ಅಲ್ಲಿ ನಿಂಗ್ ಯಾವ್ದ್ ಇಷ್ಟಾ ಆಯ್ತು? ಎಲ್ಲಾನು ಚಲೋ ಇದ್ವಾ ಅದ್ರೊಲ್ಗು ಕಾಡುಪ್ರಾಣಿಗಳು ಅದಾವ ಸಾಕುಪ್ರಾಣಿ ಮೊಲ rabbit ಯೆಲ್ಲಎಷ್ಟ್ ಚಂದ್ ಚಂದ್ ಇದ ಗೊತ್ತ colour colour white ದ್. ಮೊಲ ಚನ್ನಾಗಿ ಅನಿಸ್ತೇತಲ್ಲಾ ನೋಡ್ಲಿಕೆ . cute cute white color ದ್ ಮಸ್ತ್ ಅದಾವ. ಮತ್ತ್ ಅವ್ ಇವ್ wild animals ನೋಡಿದ್ರ್ ಹೆದ್ರಿಕಿ ಆಗಲ್ಲಾ? ಹೆದರಿಕಿ ಏನ್ ಆಗಲ್ಲಾ but ಅದ್ಕೆಲ್ಲಾ ಬ~ ಇದ ಹಾಕಿರ್ತಾರ ಬಲೆಗಳ್ ಹಾಕಿರ್ತಾರಲ್ಲಾ ಆವ ಮುಂದೇನ ಬರಲ್ಲ ಸುಮ್ನ್ ಹಿಂಗ just walk ಮಾಡ್ತಿರ್ತಾವ ಅಲ್ಲೇ ಅವ್ ಒಳಗ. ಅ ಅದಕ್ಕ್ space ಕೊಟ್ಟಿರ್ತಾರ ನಾವ್ ದೂರಿಂದ ನೋಡ್ಕೊಂತ ಹೋಬಿಡುದ. ದೂರಿಂದ ನೋಡ್ಕೊಬೋದು ದೂರ ಅಂದ್ರ್ full ದುರನೂ ಇಲ್ಲಾ ಹತ್ರದಿಂದ ನೋಡಬೋದ್ ಆದ ಒಳಗ ನೋಡಬೋದ ಇಲ್ಲೇ.

ಹ್ಮ್ ಹ್ಮ್ ಹ್ಮ್ ಹೋಗ್ಲಿ ಬಿಡವಾ ಬರಾನ್ ಈಗೆಲ್ಲರಿಗೂ ಹೇಳಿ ನಂಗು ಬರ್ಬೆಕ ಅನಸ್ಲಿಕತ್ತಾದ. call ಮಾಡಿ ಕೇಳೋಣ at least ನಾಳೆ ಆದ್ರೂ ಹೋಗಾಕಬರತ್ತ್ ಅಂತ ಅನ್ಕೊಂಡ phone ಮಾಡೇನಿ ನೀ free ಇದ್ರೆ ಬೆಳಿಗ್ಗೆ ಹತ್ತ್ ಗಂಟೆಕ್ ಎಲ್ಲಾ ಮುಗಿಸ್ಕೊಂಡ್ ಬಾ. ಹ್ಮ್ ಸರಿ ಮ~ okay ಮಾಡು bye .

ಬೇಸಿ~ ಇವಾಗ್ ನಾನು ಬೇಸಿಗೆ ಕಾಲದ್ ಬಗ್ಗೆ ಹೇಳ್ಬೇಕಂದ್ರ, ಬೇಸಿಗೆ ಅಂದ್ರ ಪ್ಚ ತುಂಬಾ ಬಿಸಿಲ್ ಇರ್ತದ ಈ ಸ್ವಲ್ಪ ಜನಕ್ಕ ವಯಸ್ಸಾದ್ ಜನಗಳಿಗೆ ಮಾತ್ರಾ ಆ ಗಾಳಿ ಇರಲ್ಲಾ ಅವ್ರಿಗ್ ಚನ್ನಾಗಿ ನೆರ್ಳಿಲ್ಲ ಯಾಕಂದ್ರ ಇವಾಗಿನ್ ಜಿ~ ಇವಾಗಿನ .

ಜೀವ್ ಮಾನ್ದಲ್ಲಿ ಏನ್ ಅಂತಂದ್ರ ಎಲ್ಲಾ ಗಿಡ ಮರಗಳ್ನು ಕಡದ್ ಬಿಟ್ಟಿದಾರೆ. ಇದ್ರಿಂದ ಏನ್ ಆಗುತ್ತಂದ್ರ ಮನುಷ್ಯನಿಗೆ ಒಳ್ಳೆ ಗಾಳಿ ಸಿಗೋದಿಲ್ಲ ಉಸಿರಾಡ್ಸೋದಕ್ಕೆ. ಆ ಮೊದ್ಲ್ ಎಲ್ಲಾ ಹೇಗಿತ್ತಂದ್ರ ಜೀವ್ನಾ.

ಅ ಬೇಸಿಗೆ ಕಾಲ ಬಂದ್ರ ಅವ್ರ್ಗೆ ಪ್ಚ್ ಚನಾಗಿರ್ತೀತು ಯಾಕಂದ್ರೆ ಒಂದೊಂದು ಓಣಿಲಿ ಎನಾಗಿತ್ತ್ ಅಂದ್ರ ಒಂದೊಂದು ಓಣಿಲಿ ಒಂದೊಂದ್ ಬೇವಿನ್ ಗಿಡಾ ಅಂತ ಇರ್ತಿದ್ವು, ಆ ಬೇವಿನ್ ಗಿಡದ್ ಬು~ ಕೆಳ್ಗ ಹೋಗ್ ಕುಂತ್ಬಿಟ್ರೆ ಎಲ್ಲಾರ್ಗೂ ತಂಪ್ ಅನ್ನಸ್ತಿತ್ತು.

ಆದ್ರ ಇವಾಗಿನ್ ಜನ ಜೀವನ್ದಲ್ಲಿ ಏನ್ ಆಗೇತ್ ಅಂದ್ರ ಆ ಗಿಡಗಳು ಮರಗಳು ಏನ್ ಎಲ್ಲವನ್ನೂ ನಾಶ ಮಾಡಿದ್ರಿಂದ ಗಿಡ ಮರಗಳನ್ನುಇವಾಗಿನ್ ಜನ ಜೀವನ್ದಲ್ಲಿ ಏನ್ ಮಾಡ್ಬಿಟ್ಟಾರಂದ್ರೆ~ ಎಲ್ಲಾರು ನಾಶ್ ಮಾಡ್ಬಿಟ್ಟಾರಿ ಗಿಡಗಳ್ನ್.

ಇದ್ರಿಂದಾಗಿ ಜನಗಳಿಗ್ ಏನ್ ಆಗೇತ್ ಅಂದ್ರ ಒಳ್ಳೇ ಆಹಾ~ ಒಳ್ಳೇ ರೀತಿಯಾದ ಗಾಳಿ ಸಿಗ್ತಾ ಇಲ್ಲ.

ಅವ್ರೀಗ್ ಏನ್ ಆಕ್ತದ ಅಂದ್ರ ದಿನ ನಿತ್ಯನೂ ಬಿಸಿಲಿನ ತಾಪಮಾನವನ್ನು ತಡ್ಕೋನೋ ಶಕ್ತಿ ಆಗ್ತಾ ಇಲ್ಲಾ ಎಷ್ಟೋ ಜನ ಈ ಬಿಸ್ಲಿಗೆ.

ವಯಸ್ಸ್ ಆದೋರು ಏನ್ ಆಗ್ತಾ ಇದಾರ್ ಅಂದ್ರೆ ಮರಣ ಹೊಂತಿದಾರ ಅಂತಾನೇ ಹೇಳ್ಬೋದು. ಅಷ್ಟ್ ಬೀಸಲು ಕೆಲವಂದ್ಕಡೆ ಬಿಸಲ್ ಕಡ್ಮೆ ಇರ್ತದ ಕೆಲವಂದ್ಕಡೆ ಜಾಸ್ತಿ ಇರ್ತದ ಎಲ್ ಬಿಸ್ಲ್ ಕಡಿಮೆ ಇರ್ತೈತಂತಂದ್ರ. ಯಾವ ವಾತಾವರ್ಣದಲ್ಲಿ ಗಿಡಾ ಮರಗಳು ಜಾಸ್ತಿ ಇರ್ತಾವೋ ಹಂ~ ಆ ವಾತಾವರ್ಣದ್ ಕಡೆ ಬಿಸಲ್ ಸಲ್ಪ ಕಡ್ಮಿ ಇರ್ತದಂತನ ಹೇಳ್ಬೋದು. But ಅದ್ರಿಂದ ಆ ವಾತಾವರ್ಣಕ್ಕ ಹೊಂದ್ಕೋಬೇಕಂದ್ರ ಮನಷ.

ಅಲ್ಲಿರೋ ಮನಷನಿಗೆ ಅದು ಅನುಕೂಲ ಆಗಿರ್ತೈತಿ. But ಎಲ್ಲಾ ಕಡೇನೂ ಅನ್ಕೂಲ ಆಗೀರ್ಬೇಕಂದ್ರ ಬಿಸಿಲಿನ ದಿನಗಳಲ್ಲಿ ಬೇಸಿಗೆ ದಿನದಲ್ಲಿ ನಾವು ಎನಾರ ಅ ಒಳ್ಳೇ ರೀತಿಯಿಂದ ಬದ್ಕಬೇಕು ಒಳ್ಳೇ ಗಾಳಿ ಬೇಕು ನಮ್ಗ ಈ fan .

ಏನ ಎ~ air, fan, air cooler ಮತ್ತೆ ಏನೇ ಹಚ್ಚಿದ್ರುನು ಆ ಟೈ~ ಆ ರೀತಿ ನಮ್ಗೆ ಗಾಳಿ ಸಿಗೋದಿಲ್ ಅಂತನ ಹೇಳ್ಬೋದು.

ಅದ್ರೀಂದ ಇವಾಗ ನಾವೆಲ್ಲರು ಗಿಡಗಳನ್ನು ಮರಗಳನ್ನು ಬೆಳೆಸ್ಬೇಕು. ಇದ್ರಿಂದ ನಮ್ಗ ಏನೂ ಬಿಸಿಲಿನ್ ತಾಪಮಾನವನ್ನ ತಡ್ಕೊಳ್ಳವಂತ ಶಕ್ತಿ ಬರ್ತದ ಅಂತ ಹೇಳ್ಬೋದು.

ಎ ಬಿಸಲು ಆರೋಗ್ಯಕ್ಕೆ ಚೊಲೋದೇ but ಅಷ್ಟ್ ಆದ್ರ ಅಷ್ಟ್ ಬಿಸಿಲ್ ಇರ್ಬಾರದು ಅಂತನ ಹೇಳ್ಬೋದು. ಮತ್ತೆ ಬೇಸಿಗೆ ಕಾಲ್ದಲ್ಲಿ ಸ್ವಲ್ಪ ಜನ ಮನೇಲಿ ಮನೆ~ ಮಕ್ಳೇಲ್ಲಾ ಸ~ ಶಾಲೆಗಳಿಗೆ ರಜೆ ಇರ್ತದ.

ಅ ಶಾಲೆಗಳಿಗೆ ರಜೆ ಕೊಟ್ಟಾಗ ಮಕ್ಳು ಕೂಡ ಮನೆಲ್ ಇರ್ತಾರಾ. ಮತ್ತ ಬೇಸಿಗೆ ಕಾಲದಲ್ಲಿ ಮನೇಲಿ ಅಜ್ಜಾ ಅಜ್ಜಿಗುಳು ಆ ಶ್ಯಂಡಿಗೆ ಹಪ್ಳ ಇವನೆಲ್ಲ ಮಾಡಾಕ್ ಅನುಕೂಲ್ ಐತಿ. ಬಿಸಲು ಅನ್ಕೂಲನು ಇದೆ ಅನಾನುಕೂಲನು ಅದ ಅಂತ ಹೇಳ್ಬೋದು. ಬಿಸಿಲಿನಿಂದ ನಮ್ಗೆ ಅನುಕೂಲಕಿಂತ ಜಾಸ್ತಿ ಅನಾನುಕೂಲಾನು ಇದೆ ಅನುಕೂಲನೂ ಇದೆ ಅಂತಾನೂ ಹೇಳ್ಬೋದು. ಎ ಶ್ಯಾವ್ಗೆ, ಶ್ಯಂಡ್ಗೆ, ಹಪ್ಳ ಒಂದ್ ವರ್ಷವಿಡಿ ಆಗುವಷ್ಟು ಇವಾಗ ಮಾಡಿ ಇಟ್ಕೋಬೋದು. ಅವ್ನೆಲ್ಲಾ ಉಳ್ದ ಕಾಲ್ದಲ್ಲಿ ಮಾಡಿ ಇಟ್ಕೋಣಕ್ ಆಗುಲ್ಲಾ ಬಿಸಿಲಿಗೆ ಇದ್ದಾಗ್ ಮಾತ್ರಾ ಬೇಸಿಗೆ ಕಾಲ್ದಲ್ಲಿ ಮಾತ್ರಾ ಮಾಡಿ ಇಟ್ಕೋಣಕ್ ಸಾದ್ಯ.

ಬೇರೇ ಕಾಲ್ದಲ್ಲಿ ಅದ್ನ ಮಾಡಿದ್ರ ಅವೆಲ್ಲಾ ಆ ಬುಳ್ಸ್ ಬಂದ್ಬಿಡ್ತಾವೂ. , ಇದ್ರಿಂದಾಗಿ ಏನ್ ಆಗುತ್ ಅಂದ್ರ ಬೇಸಿಗೆ ಕಾಲ್ದಲ್ಲಿ ಇವ್ನೆಲ್ಲ ಮಾಡಕ್ ಅನ್ಕೂಲಾಗುತ್ತ ಸೋತಿಬೀಜ ಅಂತ್ ಮಾಡ್ಬೋದು. ಶ್ಯಾವ್ಗೆ, ಶ್ಯಂಡ್ಗೆ, ಹಪ್ಳ ಇಂತಾವೆಲ್ಲ ಮಾಡಿ ಮಾಡಿ ಮಾಡಿ ಅವ್ನೆಲ್ಲ ಬಿಸ್ಲಿಗ್ ಒಣ್ಗಿಸಿ ತಗದಿಡೋದ್ರಿಂದ ಅವ್ನ ನಾವು ಒಂದ್ ವರ್ಷವಿಡೀ ತಿನ್ಬೋದು.

ಇವ್ನೆಲ್ಲಾ sweet ಮಾಡ್ಕೊಂಡು ಒಂದ್ ವರ್ಷವಿಡಿ ತಿನ್ನಾಕ್ ನಮ್ಗ ಅನುಕೂಲ್ ಆಗುತ್ತ ಬಿಸ್ಲಿಂದ ಅನ್ಕೂಲನು ಅದ. ಅದ್ರ ಜೊತೇಗ್ ಅನಾನುಕೂಲನು ಐತಿ. ಮತ್ತೆ ಬೇಸಿಗೆ ಕಾಲದಲ್ಲಿ ಮತ್ತೆ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ಬೇಕಂತಂದ್ರ.

ಸ್ವಲ್ಪ ಆದಷ್ಟು ತಂಪ್ ಆರೋಗ್ಯಕ್ಕ್ ಒಳ್ಳೇದ್ ತಂಪಾದ ಹಣ್ಣುಗಳನ್ನ ನಾವು ನಿರೀನ್ ಅಂಶ ಇರುವಂತ ಹಣ್ಣುಗಳನ್ನ ಜಾಸ್ತಿ ತೀನ್ಬೇಕ್.

ಮತ್ತ್ ವಾಪಸ್ ಏನ್ ಮಾಡ್ಬೇಕಂದ್ರ ಆ~ almost ಅ ಆಲ್~ ಏನ್ ಮಾಡ್ಬೇಕಂದ್ರ ರೊಟ್ಟೀ ಅಂದ್ರ ಚಪಾತಿ ಗೋದಿ ಹಿಟ್ಟಿಂದ್ ಏನೂ ತೀನ್ಬಾರದು ಯಾಕಂದ್ರೆ ಮನುಷ್ಯನಿಗೆ . ಇನ್ನೂ ಸ್ವಲ್ಪ ತಾಪಮಾನವನ್ನು ಜಾಸ್ತಿ ಮಾಡ್ತದ್ ಅಂತನೇ ಹೇಳ್ಬೋದು. ಅದ್ಕ ಅವ್ರ ಏನ್ ಮಾಡ್ತಾರ ಸ್ವಲ್ಪ ಜನ ನುಚ್ಚು ಒಂದ್ ನುಚ್ಚು ಅಂತ ಹೇಳ್ಬೋದು ಮಜ್ಗಿ ಮೊಸರು.

ಇವ್ನ್ ಎಲ್ಲಾನೂ ಜೋ~ ಜೋಳದ್ರಿಂದ ಜೋಳ ಅಂತ ಕಾಳ್ ಸಿಕ್ತತಲ್ಲ ಆ ಜೋಳದಿಂದನ ready ಮಾಡಿರೋವಂತ ಮಜ್ಜಿಗಿ ಮಸ~ ಇದ ನುಚ್ಚು ಮತ್ತ ಸಂಕ್ಟಿ. ಇಂತಾವೆಲ್ಲಾನು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚನ್ನಾಗಿರ್ತದ. ಮತ್ತ್ ನಿರೀನ್ ಅಂಶಿರೋ ಸೌತಿಕಾಯಿ ಕಲಂಗ್ಡಿ ಹಣ್ಣು, ಹಣ್ಣುಗಳನ್ ತೀನ್ನ್ಬೇಕು ತರ್ಕಾರಿಗಳನ್ ತೀನ್ನ್ಬೇಕು.

ಮತ್ತ ಬಿಸಲ್ನಲ್ಲಿ ಜಾಸ್ತಿ ಓಡ್ಯಾಡೋದ್ರಿಂದ ಚರ್ಮಕ್ಕ ಚರ್ಮರೋಗ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾವೂ ಅ ಬಾಳ ಚರ್ಮ ಇದ ಇದ್ದೋರ್ಗೆ ಅವ್ರ ಅಂತೊರೆಲ್ಲಾ ಏನ್ ಮಾಡ್ಬೇಕು ಬಿಸ್ಲಲ್ಲೀ ಛತ್ರಿಯನ್ನ ತಗೊಂಡು ಅಡ್ಯಾಡ್ಬೇಕ್ ಅಂತನ ಹೇಳ್ಬೋದು.

ಮತ್ತೆ ಏನ್ ಮಾಡ್ಬೇಕ್ ಅಂದ್ರ ಬಿಸಿಲ್ ಇದ್ಡ ಹೊತ್ನೊಳಗ ಆದಸ್ಟು ಬೇಗನೆ ಬೆಳಿಗ್ಗೆ ಜಲ್ದಿ ಎದ್ದು ಆ ಶಾಲಿನ ನೋಡ್ರಿ ಬಿಸಿಲ್ ಇದ್ದಾಗ ಏನ್ ಮಾಡ್ತರಾ ಮದ್ಯಾನ್ಕ ಸಾಲಿ ಮೂಗ್ಸಿ ಬಿಡ್ತಾರಾ. ಈಗಂತ್ರು ಎರ್ಡ್ ತಿಂಗ್ಳ ರಜೆ ಕೊಟ್ಬಿಡ್ತಾರ ಯಾಕಂದ್ರ ಆ ಮಕ್ಕಳ್ಗೇ ಆ ಬಿಸಿಲಿನ ತಾಪಮಾನ ತಡ್ಕೊನೋ ಶಕ್ತಿ ಇಲ್ಲಾ ಅ ಮಕ್ಳು ಬಿಸಲ್ ಇದ್ರಾಗ ಯಾರ್ಗೂ interest ಕೊಟ್ ಪಾಠಾ ಕೇಳಾಕುನು ಆಗ್ತಿರದಿಲ್ಲಾ ಮಕ್ಳಗೆ.

ಇದ್ರಿಂದ ಏನ್ ಮಾಡ್ತಾರ ಬೆಳಿಗ್ಗೆನ school ಇಟ್ಟು ಬೆಳಿಗ್ಗೆನ ಶಾಲೆನ ಇಟ್ಟು ಮದ್ಯಾನ ನಂತ್ರಗ close ಮಾಡ್ಬಿಡ್ತಾರ ಯಾಕಂದ್ರ ಇಂದ ಮಕ್ಕಳ್ ಮೇಲೆ ಬಾಳ್ ಪ್ರಭಾವ ಬೀರುತ್ತ.

Hello ನಂದಿನಿ ಎಲ್ಲಿದೀಯ?

ಹೌದಾ ಯಾಕೆ college ಬಂದಿಲ್ಲ? ಸ್ವಲ್ಪ tired ಆಗ್ಬಿಟ್ಟಿನ ಜ್ವರ ಬಿಡ್ತಾ ಅದಕ್ಕೆ ರಜೆ ಹಾಕಿದೀನಿ ಇವತ್ತು.

Classes ತಗೊಂಡಿದ್ರು ಅದ್ಕ ಅಂತ call ಮಾಡ್ದೆ. ಹೌದ ಎಷ್ಟು classes ತಗೊಂಡಿದ್ರು?

ಹೌದಾ. notes ಬರ್ಸಿದ್ರಾ? ಆ ಬರ್ಸಿದ್ರು ಕಣೆ notes ಬರ್ಸಿದ್ರು.

ನಂಗೆ WhatsApp ಅಲ್ಲಿ send ಮಾಡ್ತಿಯಾ? ಹಾ send ಮಾಡ್ತೀನ್ ತಗೋ. Hospital ಗೆ ಹೋಗ್ಬೇಕಿತ್ತು. ಅದೇ hospital ಗೆ ಹೋಗ್ಬೇಕು, ಯಾವ್ hospital ಚೆನಾಗಿರುತ್ತೆ? ಸಂಗಮ್ circle ಅತ್ರ ಚನಾಗಿದೆ ನೋಡು hospital ಲು.

ಅದು ನನ್ಗೆ ಹೆಸ್ರು ಗೊತ್ತಿಲ್ಲ ಅಲ್ಲಿ ಹೋಗಿ ನಿನ್ಗೆ call ಮಾಡ್ಲಾ? ಹಾ call ಮಾಡು ಹೇಳ್ತೀನಿ but ಅಲ್ಲಿ ಚನಾಗ್ ನೋಡ್ತಾರೆ ಕಣೇ.

ಹಾ ಸರಿ ಹಾಗಿದ್ರೆ ನಮ್ಮ್ ಅಮ್ಮ ಅವ್ರ್ಗೆ ಹೇಳ್ತಿನಿ ಇಲ್ಲಿ ಬೇರೆ ಕಡೆ ಹೋಗಿದ್ವಿ ಇಲ್ಲಿ ಗಂಗಾ ಅತ್ರ ಹೋಗಿದ್ವಿ ನಾವು. ಹೌದಾ ಏನಂತ ಹೇಳಿದ್ರು? ಅಲ್ಲಿಗೆ ಹೋಗಿದ್ದೆ ಇನ್ನ close ಆಗಿತ್ತು ಅದು close ಮಾಡುದ್ರು.

ಹಾ ಮುಚ್ಚಿತ್ತು ಅದಕ್ಕೆ ಸ್ವಲ್ಪ ಹನ್ನೆರಡ್ ಗಂಟೆಗೆ ಹೋಗೋಣ ಅಂತ ಹೇಳಿ. ಹೌದಾ, ಮತ್ತೆ ಊಟ ಮಾಡ್ದ ಇಲ್ಲೇ? ಇನ್ನ ಇಲ್ಲ ಈವಾಗೆ brush ಮಾಡ್ದೆ. ಇನ್ನ ಈವಾಗ್ ಮಾಡಿಯ brush ಉ? ತುಂಬ ಚೆನಾಗಿಲ್ಲ ಅದ್ಕೆ ಬಂದಿಲ್ಲ. ಹೌದಾ ಆಯ್ತು ಒಂದ್ ಮೂರ್ class ನಡುದ್ವು.

ಹಾ notes ಬರ್ಸಿದಾರೆ ಕೊಡ್ತಿನ್ ತಗೋ. WhatsApp ಅಲ್ಲಿ send ಮಾಡು ನಾನು ಬರ್ಕೋತೀನಿ. ಆ send ಮಾಡ್ತೀನಿ ಎಲ್ಲ ಬರ್ದಿಯಲ್ಲ ನಾನ್ ಎಷ್ಟ್ ಬರ್ದಿನೋ ಅಷ್ಟ್ ಬರ್ದಿಯಲ್ಲ? ಹಾ ಎಲ್ಲ ಬರ್ದಿದಿನಿ ಇವತ್ತು ಯಾವ್ಯಾವ್ ನಡ್ದಿದವೋ ಅದನ್ ಮಾತ್ರ ಬರ್ದಿಲ್ಲ. ಹಾ ಹಾ ಆಯ್ತು send ಮಾಡ್ತೀನಿ. ಹಾ ಸರಿ ಏನ್ ? ಏನ್ ಇಲ್ಲ ಕಣೇ ಸುಮ್ನೆ ಕೂತ್ಕೊಂಡಿನ್ ನೋಡು ಮೂರ್ class ನಡೆದ್ವಾ.

ಇವತ್ತು sports ನಡೆಯಕ್ಹತ್ತವಲ್ಲ college ಅಲ್ಲಿ.

ಹಾ ಎಲ್ಲರ ಅಲ್ಲಿಗ್ ಹೋದ್ರು ಇಲ್ಲ ಕಣೇ ತುಂಬ ಜನ ಇದ್ದಾರೆ ಇಲ್ಲಿ ಅದಕ್ಕಂತ ಹೋಗಿಲ್ಲ. ಹೌದ, ಯಾರ್ಯಾರ್ ಬಂದಿದ್ದಾರೆ ನಿನ್ friends? ಹಾ ಬಂದಿದರೆ ಅವ್ರೆಲ್ಲರು ಕೆಳಗೋದರು ಈಗ just .

ನಿಖಿಲ್ ಅಣ್ಣ ಮತ್ತೆ ಈರಾದೇವಿ, ನಾಗಮ್ಮ ಹಾ ಎಲ್ಲ ಬಂದಿದ್ರು ಈಗ class ಮುಗಿತ್ವ ಅವ್ರ್ ಹೋದ್ರು.

ಹಾ ನಾನ್ ಸ್ವಲ್ಪ ಇಲ್ಲೇ ಕೂತ್ಕೊಂಡಿನಿ ಅದೇ notes ಬೇರೆ ಐಯ್ತಲ್ಲ notes ಬರಿಯೋಣ ಅಂತ ಇಲ್ಲೇ ಕುತ್ಕೊಂಡೇ. ಹೌದ, ನೀನ್ ಕೂಡ ಹೋಗ್ಬೋದು ತಾನೇ . ಹೆಚ್ಚಿಗೆ ಜನ ಇದಾರೆ ಕಣೆ ಎಲ್ಲ full ಗುಂಪು ಕಟ್ಟಿದ್ದಾರೆ. ಹೌದ ಅವ್ರು ನಿಂಗೆ ಬಿಟ್ಟು ಹೋಗ್ಬಿಟ್ಟಿದಾರ ಅವ್ರು? ಹಾ ಬಿಟ್ಟು ಹೋದ್ರು ಇಲ್ಲ ನಾನೆ ಹೋಗಾಂತ್ ಹೇಳ್ದೆ ಸುಮ್ನೆ ನನಗ್ ತಲೆನೋವ್ ಬರುತ್ತೆ ಸ್ವಲ್ಪ sound ಕೇಳಿದ್ರೆ.

ಹ್ಮ್ ಅದಕ್ಕಂತ ಹೋಗಿಲ್ಲ ನಾನ್ ಇಲ್ಲಾಂದ್ರೆ ಹೋಗ್ತಿದ್ದೆ .

ಅದೇ ಅದು hospital ಎಲ್ಲಿ ಅಂದೇ . ಆ ಸಂಗಮ್ circle ಅತ್ರ ನೋಡು ಅಲ್ಲಿಗ್ ಹೋದ್ಮೇಲೆ ಬೇಕಿದ್ರೆ call ಮಾಡು ನಾನ್ ಹೇಳ್ತಿನಿ. ಹಾ . ಆ ಹೋದ್ಮೇಲೆ call ಮಾಡು ಸ್ವಲ್ಪ ತಿನ್ನು. ಆ ತಿನ್ಬೇಕು ಈವಾಗ . ತಿಂದು ಏನಾನ tablet ಹಾಕೊ ಆಮೇಲೆ hospital ಗ್ ಹೋಗು ಏನ್ ಆಗುತ್ತೆ ಅಂತ ಆಮೇಲ್ ಹೇಳ್ತಾರೆ ಸ್ವಲ್ಪ ತಿನ್ನು. ಹಾ .

ಇಲ್ಲ ಏನು ಮಾಡಿಲ್ಲ.

ತುಂಬಾ ಚನಾಗಿಲ್ಲ ಅಂತ ಹೇಳಿ ಬೆಳಿಗ್ಗೆ ಹೋಗಿದ್ವಿ.

ಹೋಗಿದ್ರೆ ಅಲ್ಲಿ ಮುಚ್ಚಿತ್ತು .

ಹ್ಮ್ ಅದಕ್ಕೆ ವಾಪಾಸ್ ಬಂದಿದ್ವಿ ಮತ್ತೆ ಹನ್ನೆರಡ್ ಗಂಟೆಗ್ ಹೋಗ್ಬೇಕು. ಆ ಮತ್ತೆ ಹೋಗಿ ತಿಳಿಕೊಂಡು ಬಾ ಏನಾಗಿದೆ ಅಂತ.

ಹಾ ಸರಿ ಸರಿ ನಾಳೆ ಬೆಳಿಗ್ಗೆ ಬಾ hospital ಹೋಗಿ . ಹಾ hospital ಗೆ ಹೋಗಿ ಎಲ್ಲ tablet ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಹಾಕೊಂಡು ಸ್ವಲ್ಪ ಚೆನಾಗಿ ಆಗಿ ಬರ್ತೀನಿ. ಹಾ ಚೆನಾಗ್ ಅದ್ಮೇಲೆನೆ ಬಾ ಈ ಕಡೆ lessons ಮಾಡ್ತಿದ್ದಾರಲ್ಲ ಮತ್ತೆ seminar ಕೊಟ್ಟಿದ್ದಾರೆ.

ಹಾ ಅಂಬಿಕಾಗ್ ಕೊಟ್ಟಿದ್ದಾರೆ seminar ವಿನೋದ ವಿನೋದಣ್ಣಂಗ್ ಕೊಟ್ತಿದ್ದಾರೇ.

ಆ ಕೊಟ್ಟಿದ್ದಾರೆ class .

ಹಾ ನಾಗಮ್ಮ ಕೂಡ ಕೊಟ್ಟಿದ್ರು seminar ನೋಡ್ಬೇಕು ನಾಳೆ ಸ್ವಲ್ಪ ಜಲ್ದಿ ಬಾ ಅವ್ರ್ seminar ಹೆಂಗ್ ಮಾಡ್ತಾರಂತ ಸ್ವಲ್ಪ್ ನೋಡೋಣ. Okay ನಾನ್ twelve o'clock ಗೆ hospital ಗ್ ಹೋಗಿ ಸ್ವಲ್ಪ ಚನಾಗ್ ಆದ್ರೆ ಅರಾಮ್ ಆದ್ರೆ ಬರ್ತೀನಿ. ಹ್ಮ್ ಕಣೆ ಅವ್ರು seminar ಮಾಡ್ತರೆ ಬಾ . ಹಾ ಸರಿ ನಾನ್ miss ಮಾಡಲ್ಲ ನಾಳೆ ಬರ್ತೀನಿ. ಹಾ ಸರಿ ಸರಿ ಇಡ್ಲಾ.

Hai ಪೂಜಾ. ಹ ಎಂತ ಮಾಡ್ತಿದೀರಿ?